ಸಂಜೆಯಾಗಿದೆ ಇದು ಒಂದು ಎದ್ದು ಕಾಣುವ ದೃಶ್ಯವಾಗಿದೆ. ಬಗಲಿನಲ್ಲಿ ರಸ್ತೆಯಿದೆ. ಗಿಡ-ಮರಗಳಿವೆ ಅಂತಾನೂ ಹೇಳಬಹುದು.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೇನೆಂದರೆ ಇಲ್ಲಿ ಒಂದು ಗೋಡನ್ ಅಂತಲೂ ಹೇಳಬಹುದು ಇಲ್ಲಿ ಹಲವಾರು ಚೀಲಗಳಿವೆ.